ಜಾವಾ ದಲ್ಲಿ ನೋನ್ ಸ್ಟ್ಯಾಟಿಕ್ ಬ್ಲಾಕ್ non ಸ್ಟಾಟಿಕ್ ಬ್ಲಾಕ್ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು non staticblockನಾನ್ ಸ್ಟ್ಯಾಟಿಕ್ ಬ್ಲಾಕ್ ಕುರಿತು ಯಾವಾಗ non ಸ್ಟಾಟಿಕ್ ಬ್ಲಾಕ್ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತದೆ
ಎಂದು non ಸ್ಟಾಟಿಕ್ ಬ್ಲಾಕ್ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ನ ಸುಲಭ ಉದಾಹರಣೆ ಮತ್ತು ಯಾಕೆ ನಮಗೆ ಕನ್ಸ್ ಟ್ರಕ್ಟರ್ ಗಳು ಬೇಕು
ಎನ್ನುವುದರ ಕುರಿತು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಉಬಂಟು ವರ್ಶನ್ ೧೧೧೦ ಜಾವಾ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಜೆಡಿಕೆ 16 ಜಾವಾ ಡೆವೆಲೊಪ್ಮೆಂ ಟ್ ಎನ್ವಿರೊನ್ಮೆಂ ಟ್ ಜೆಡಿಕೆ ೧೬ ಆಂಡ್ ಎಕ್ಲಿಪ್ಸ್ ಇದೆ 370 ಮತ್ತು ಎಕ್ಲಿಪ್ಸ್ ಐಡಿಇ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನಾವು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಈಗ ನಾವು ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಂದರೇನು ಎಂದು ನೋಡೋಣ
ಯಾವುದೇ ಕೋಡ್ ಕರ್ಲಿ ಬ್ರ್ಯಾಕೆಟ್ ನಲ್ಲಿ ಬರೆದಿದ್ದಲ್ಲಿ ಅದನ್ನು ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎನ್ನುವರು
ಇಲ್ಲಿ ನಾವು ಸಿಂಟ್ಯಾಕ್ಸ್ ಅನ್ನು ನೋಡೋಣ
ಯಾವಾಗ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತದೆ
ರಚನೆಯಾದ ಪ್ರತಿಯೊಂದು ಒಬ್ಜೆಕ್ಟ್ ಗಾಗಿಯೂ ಒಂದು ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತದೆ
ಇದು ಕನ್ಸ್ಟ್ ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುವ ಮೊದಲು ಎಕ್ಸಿಕ್ಯೂಟ್ ಆಗುತ್ತದೆ
ಇದು ಕ್ಲಾಸ್ ನ ಇನ್ಸ್ ಟೆನ್ಸ್ ಮೆಂಬರ್ ವೇರಿಯೇಬ್ಲ್ ಗಳನ್ನು ಇನಿಶಿಯಲೈಜ್ ಮಾಡಬಲ್ಲದು
ಬೇರೆ ಯಾವುದೇ ರೀತಿಯ ಲೆಕ್ಕಾಚಾರ ಗಳನ್ನು ಕೂಡ ಈ ಬ್ಲಾಕ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು
ಈಗ ನಾವು ಎಕ್ಲಿಪ್ಸ್ ನಲ್ಲಿ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಅನ್ನು ಉಪಯೋಗಿಸಲು ಪ್ರಯತ್ನಿಸೋಣ
ನಾನು ಈಗಾಗಲೇ ಎಕ್ಲಿಪ್ಸ್ ನಲ್ಲಿNonStaticTestನಾನ್ ಸ್ಟ್ಯಾಟಿಕ್ಟೆ್ಸ್ಟ್ ಎಂಬ ಕ್ಲಾಸ್ ಅನ್ನು ತೆರೆದಿರುತ್ತೇನೆ
ಮತ್ತು A ಎಂಬ ಕ್ಲಾಸ್ ಅನ್ನು ರಚನೆ ಮಾಡಿದ್ದೇನೆ
ಈಗ ಮೊದಲು ನಾನು ಕ್ಲಾಸ್ A ನ ಒಳಗೆ intಇಂಟ್ ವಿಧದ ಒಂದು ವೇರಿಯೇಬ್ಲ್ ಅನ್ನು ರಚಿಸುತ್ತೇನೆ
ಹಾಗಾಗಿ ಇಂಟ್ ಇಂಟ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ ಎಂಟರ್ ಒತ್ತಿರಿ
ಕರ್ಲಿ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ printlnಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ನಾನ್ ಸ್ಟ್ಯಾಟಿಕ್ಬ್ಲಾಕ್ ಒಎಫ್ ಅನ್ ಇನ್ಸ್ಟಾನ್ಸ್ ಒಎಫ್ ಕ್ಲಾಸ್ A ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ನಂತರ ಸಿಸ್ಟಮ್ ಡಾಟ್ ಔಟ್ ಡಾಟ್println ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿThe ವ್ಯಾಲ್ಯೂ ಒಎಫ್ a ಇಸ್ ಪ್ಲಸ್ a ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಈಗ ನಾವು ಒಂದು ಕನ್ಸ್ ಟ್ರಕ್ಟರ್ ಅನ್ನು ಡಿಕ್ಲೇರ್ ಮಾಡೋಣ
ಪಬ್ಲಿಕ್ A ಎಂದು ಟೈಪ್ ಮಾಡಿಬ್ರ್ಯಾಕೆಟ್ ತೆರೆಯಿರಿ ಮತ್ತು ಮುಚ್ಚಿರಿ
ಕರ್ಲಿ ಬ್ರ್ಯಾಕೆಟ್ ಅನ್ನು ತೆರೆದು Enter ಎಂಟರ್ ಒತ್ತಿರಿ
ನಂತರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಕನ್ಸ್ಟ್ರಕ್ಟಿಂಗ್ ಆಬ್ಜೆಕ್ಟ್ ಒಎಫ್ ಟೈಪ್ A ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ನಂತರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಥೆ ವ್ಯಾಲ್ಯೂ ಒಎಫ್ a ಇಸ್ ಪ್ಲಸ್ a ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಈಗ ಈ ಫೈಲ್ ಅನ್ನು ಸೇವ್ ಮಾಡಿ
ಈಗ ನಾವು ಎಕ್ಲಿಪ್ಸ್ ನಲ್ಲಿ ಕ್ಲಾಸ್ ನಾನ್ಸ್ಟಾಟಿಕ್ಟೆಸ್ಟ್ ನ ಒಳಗೆ ಕ್ಲಾಸ್ A ಯ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡೋಣ
A ಸ್ಪೇಸ್ a1ಸಮ ನ್ಯೂ ಸ್ಪೇಸ್ A ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ಅನ್ನು ತೆರೆಯಿರಿ ಮತ್ತು ಮುಚ್ಚಿರಿ
ಸೆಮಿಕೋಲನ್ ಹಾಕಿರಿ
ಮುಂದಿನ ಸಾಲಿನಲ್ಲಿ ನಾವು ಕ್ಲಾಸ್ A ಯ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡೋಣ
A ಸ್ಪೇಸ್ ಆ2 ಸಮ ನ್ಯೂ ಸ್ಪೇಸ್ A ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ಅನ್ನು ತೆರೆಯಿರಿ ಮತ್ತು ಮುಚ್ಚಿರಿ
ಸೆಮಿಕೋಲನ್ ಹಾಕಿರಿ
ಈಗ ಫೈಲ್ ಅನ್ನು ಸೇವ್ ಮಾಡಿ ಮತ್ತು ರನ್ ಮಾಡಿ
ಹಾಗಾಗಿ Ctrl S ಮತ್ತು Ctrl ಫ್11 ಗಳನ್ನು ಒತ್ತಿರಿ
ನಾವು ಈ ಕೆಳಗಿನ ಫಲಿತವನ್ನು ಪಡೆಯುತ್ತೇವೆ ನಾವು ನೋಡುತ್ತಿರುವಂತೆ ಮೊದಲ ಒಬ್ಜೆಕ್ಟ್ ರಚನೆಯಾದಾಗ non ಸ್ಟಾಟಿಕ್ blockನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತದೆ
non ಸ್ಟಾಟಿಕ್ ಬ್ಲಾಕ್ ಒಎಫ್ ಅನ್ ಇನ್ಸ್ಟಾನ್ಸ್ ಒಎಫ್ ಕ್ಲಾಸ್ A ಎಂಬ ಫಲಿತವನ್ನು ಪಡೆಯುತ್ತೇವೆ
ಮತ್ತು ಇನ್ ಸ್ಟೆನ್ಸ್ ವೇರಿಯೇಬ್ಲ್ a ಯು 0 ಸೊನ್ನೆ ಗೆ ಇನಿಶಿಯಲೈಜ್ ಆಗುತ್ತದೆ
ಇದಾದ ಮೇಲೆಯೇ ಕನ್ಸ್ ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತದೆ ಮತ್ತುConstructing ಆಬ್ಜೆಕ್ಟ್ ಒಎಫ್ ಟೈಪ್ A ಎಂಬ ಫಲಿತವನ್ನು ಪಡೆಯುತ್ತೇವೆ
ಇಲ್ಲಿ ಪುನಃ ಇನ್ ಸ್ಟೆನ್ಸ್ ವೇರಿಯೇಬ್ಲ್ a ಯು 0 ಸೊನ್ನೆಗೆ ಇನಿಶಿಯಲೈಜ್ ಆಗುತ್ತದೆ
ನಂತರ ಎರಡನೇ ಒಬ್ಜೆಕ್ಟ್ ರಚನೆಯಾದಾಗ ಪುನಃ non ಸ್ಟಾಟಿಕ್ blockನಾನ್ ಸ್ಟ್ಯಾಟಿಕ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತದೆ
ಈ ಕ್ರಿಯೆಯು ಪುನಾರವರ್ತಿಸುತ್ತದೆ
ನಾವು ಒಂದು ಕ್ಲಾಸಿನಲ್ಲಿ ಅನೇಕ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಗಳನ್ನು ಹೊಂದಬಹುದು
ಈ ಪ್ರಕ್ರಿಯೆಯಲ್ಲಿ ನಾನ್ ಸ್ಟ್ಯಾಟಿಕ್ ಬ್ಲಾಕ್ಗಳು ಕ್ಲಾಸ್ ನಲ್ಲಿ ಕಾಣುವ ಕ್ರಮಾಂಕದಲ್ಲಿಯೇ ಎಕ್ಸಿಕ್ಯೂಟ್ ಆಗುತ್ತವೆ
ನಾವು ಅದನ್ನು ಈಗ ಪ್ರಯತ್ನಿಸೋಣ
ಕ್ಲಾಸ್ A ನಲ್ಲಿ ಮೊದಲನೆಯ ಬ್ಲಾಕ್ ನ ನಂತರ ಇನ್ನೊಂದು ಬ್ಲಾಕ್ ಅನ್ನು ಸೇರಿಸೋಣ
ಹಾಗಾಗಿ ಕರ್ಲಿ ಬ್ರ್ಯಾಕೆಟ್ ನ ಒಳಗೆ ಇನ್ನೊಮ್ಮೆ ಸಿಸ್ಟಮ್ ಡಾಟ್ ಔಟ್ ಡಾಟ್println ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿSecondNonstaticblock ಒಎಫ್ ಅನ್ ಇನ್ಸ್ಟಾನ್ಸ್ ಒಎಫ್ ಕ್ಲಾಸ್ A ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಸಿಸ್ಟಮ್ ಡಾಟ್ ಔಟ್ ಡಾಟ್println ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿThe ವ್ಯಾಲ್ಯೂ ಒಎಫ್ a ಇಸ್ ಪ್ಲಸ್a ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಈಗ ಫೈಲ್ ಅನ್ನು ಸೇವ್ ಮಾಡಿ ಮತ್ತು ರನ್ ಮಾಡಿ
ಹಾಗಾಗಿ Ctrl S ಮತ್ತು Ctrl ಫ್11 ಗಳನ್ನು ಒತ್ತಿರಿ
ನಾವು ಈ ಕೆಳಗಿನ ಫಲಿತವನ್ನು ಪಡೆಯುತ್ತೇವೆ ನಾವು ಮೊದಲನೇ ಬ್ಲಾಕ್ ಎಕ್ಸಿಕ್ಯೂಟ್ ಆದಮೇಲೆ ಎರಡನೇ ಬ್ಲಾಕ್ ಎಕ್ಸಿಕ್ಯೂಟ್ ಆಗುವುದನ್ನು ನೋಡುತ್ತೇವೆ
ಇದಾದ ನಂತರವೇ ಕನ್ಸ್ ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತದೆ
ಈಗ ನಿಮಗೆ ಕನ್ಸ್ ಟ್ರಕ್ಟರ್ ಏಕೆ ಬೇಕು ಎಂಬುದು ತಿಳಿಯುತ್ತದೆ
ಏಕೆಂದರೆ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ನ ಅವಶ್ಯಕತೆ ಇರುವುದಿಲ್ಲ
ಆದರೆ ನಾನ್ ಸ್ಟ್ಯಾಟಿಕ್ ಬ್ಲಾಕ್ಅನ್ನು ಪ್ಯಾರಾಮೀಟರೈಜ್ ಮಾಡಲಾಗುವುದಿಲ್ಲ
ಒಬ್ಜೆಕ್ಟ್ ಗಳು ಹೊರಗಿನಿಂದ ಬೆಲೆ ಪಡೆಯುವುದಿಲ್ಲ
ಹಾಗಾಗಿ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಗಳು ಕನ್ಸ್ ಟ್ರಕ್ಟರ್ ಗಳಿಗೆ ಪರ್ಯಾಯವಲ್ಲ
ಸಂಕ್ಷಿಪ್ತವಾಗಿ ನಾವು ಈ ಟ್ಯುಟೋರಿಯಲ್ ನಲ್ಲಿ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಮತ್ತು ಅವನ್ನು ಬಳಸುವ ವಿಧಾನವನ್ನು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ B ಎಂಬ ಹೆಸರಿನ ಕ್ಲಾಸ್ ಅನ್ನು ರಚನೆ ಮಾಡಿ
ಈ ಟ್ಯುಟೋರಿಯಲ್ ನಲ್ಲಿ ತೋರಿಸಿದಂತೆ non ಸ್ಟಾಟಿಕ್ ಬ್ಲಾಕ್ ನಾನ್ ಸ್ಟ್ಯಾಟಿಕ್ ಬ್ಲಾಕ್ ಮತ್ತು ಒಂದು ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಿ
ಕ್ಲಾಸ್ B ಯ ಒಂದು ಒಬ್ಜೆಕ್ಟ್ ಅನ್ನುಮೊದಲೇ ರಚಿಸಿದ ಕ್ಲಾಸ್ ನಾನ್ಸ್ಟಾಟಿಕ್ಟೆಸ್ಟ್ ಕ್ಲಾಸ್ ನಲ್ಲಿ ರಚನೆ ಮಾಡಿ
ಫಲಿತವನ್ನು ಪರೀಕ್ಷಿಸಿ
ಈ ಟ್ಯುಟೋರಿಯಲ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ದೃಶ್ಯಾವಳಿಗಳಿಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ವಿವರಣೆ
ನೀವು ಒಳ್ಳೆಯ ಬ್ಯಾಂಡ್ವಿಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋaಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಯೋಜನಾ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ